ರೀತಿ ಸಣ್ಣ ಕಬ್ಬಿಣದ ಕಂಬಗಳನ್ನ ನೋಡಬಹುದಾಗಿದೆ ಅದೇ ರೀತಿ ಓಂ ಚಿತ್ರವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಗುಡಿಯನ್ನು ನೋಡಬಹುದಾಗಿದೆ ಹಾಗೆ ಗುಡಿಯ ಮುಂಭಾಗದಲ್ಲಿ ಬೆಳೆದಿರುವ ಬಳ್ಳಿಗಳನ್ನು ನೋಡಬಹುದಾಗಿದೆ.

ಹಾಗೆ ಗುಡಿಯ ಗೋಡೆಯನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ಬ್ಯಾಟ್ ಅನ್ನು ನೋಡ್ಬೋದಾಗಿದೆ ಹಾಗೆ ಒಂದು ಡೋರ್ ಅನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಜಿಮ್ ಮಾಡುವ ಸಾಧನೆಗಳನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿ ಒಂದು ಏಣಿಯನ್ನು ನೋಡಬಹುದಾಗಿದೆ ಹಾಗೆ ಒಂದು ಫ್ಯಾನ ನ್ನು ಸಹ ನೋಡಬಹುದಾಗಿದೆ.

ಬೆಟ್ಟ ಗುಡ್ಡಗಳು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಬೆಡ್ರೂಮ್ ಅನ್ನ ನೋಡ್ಬೋದಾಗಿದೆ.

ಚೇರ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಶ್ರೀ ಕೃಷ್ಣಾ ಹುಬ್ಳಿಯು ಬರಹವನ್ನ ನೋಡಬೊದಾಗಿದೆ ಅದೆ ರೀತಿಯಾಗಿ--

ಕಬ್ಬಿಣದ ವಸ್ತುವನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಹಾಗು ವಿಂಡೋ ಗಳು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿ ಬೈಕ್ ಇನ ಗಾಲಿನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಚೇರ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿ ಮೆಟ್ಟಿಲುಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಇಲ್ಲೊಂದು ತೆಂಗಿನ ಮರವನ್ನು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಬಸಸ್ಟಾಂಡ್ ನ್ನ ನೋಡಬಹುದಾಗಿದೆ ಅದೇ ರೀತಿ ವಯರ್ ನ್ನ ನೋಡಬಹುದಾಗಿದೆ.

ತು ಈ ಚಿತ್ರದಲ್ಲಿ ಒಂದು ಗ್ರೌಂಡ್ ಅನ್ನ ನೋಡಬಹುದಾಗಿದೆ ಹಾಗೆ ಹುಲ್ಲು ಬೇಳೆದಿರುವದನ್ನ ನೋಡಬಹುದಾಗಿದೆ.

ನೀವು ಚಿತ್ರದಲ್ಲಿ ಒಂದು ರಸ್ತೆಯನ್ನು ನೋಡಬಹುದಾಗಿದೆ ಹಾಗೆ ವಿದ್ಯುತ್ ಕಂಬಗಳನ್ನ ನೋಡಬಹುದಾಗಿದೆ.

ಇಲ್ಲಿ ಒಂದು ಕಟ್ಟಡವನ್ನು ಕಟ್ಟುತ್ತಿರುವ ದೃಶ್ಯವನು ಸಹ ನೋಡಬಹುದಾಗಿದೆ ಈ ಹಲವಾರು ಕಾರುಗಳನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಇಲ್ಲಿ ಜನರು ಓಡಾಡುತ್ತಿರುವ ದೃಶ್ಯವನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಬಟ್ಟೆಗಳನ್ನು ನೀಟಾಗಿ ಇಟ್ಟಿರುವುದನ್ನು ನೋಡಬಹುದಾಗಿದೆ ಅದೇ ರೀತಿ ಮಿರರ್ ಇರುವುದನ್ನು ನೋಡಬಹುದಾಗಿದೆ.

ಅದ್ರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ನೋಡಬಹುದಾಗಿದೆ.

ಸಣ್ಣ ಗುಡಿಸಲುಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಲವಾರು ಮಕ್ಕಳು ನೀರಿನಲ್ಲಿ ಆಟವಾಡುತ್ತಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಅದೇ ರೀತಿ ಒಂದು ಚೇರನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇದೇ ರೀತಿ ಒಂದು ರಟ್ಟಿನ ಬಾಕ್ಸಿನ ನೋಡಬಹುದಾಗಿದೆ ಹಾಗೆ ಒಂದು ಗೋಡೆಯನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಇಲ್ಲಿ ಹಸಿರಿನ ಹಸಿರಿನ ಬಂಡೆಗಲ್ಲು ಗಳನ್ನು ನೋಡಬಹುದಾಗಿದೆ.

ಹಲವಾರು ರೀತಿಯ ಪಾಟ್ ಗಳನ್ನೂ ಸಹ ಈ ಚಿತ್ರದಲ್ಲಿ ಕಾಣಬವುದು.

ಈ ಒಂದ್ ಚಿತ್ರದಲ್ಲಿ ಒಂದು ಪೈಪಿನ ಅಂಗಡಿಯನ್ನ ನೋಡಬಹುದಾಗಿದೆ.

ಉಳ್ಳಾಗಡ್ಡಿ ಚೀಲವನ್ನು ನೋಡ್ಬೋದಾಗಿದೆ ಅದೇರೀತಿಯಾಗಿ ಬೆಳುಳ್ಳಿ ಚೀಲವನ್ನು ಸಹ ನೋಡ್ಬೋದಾಗಿದೆ.

ಅದೇ ರೀತಿಯಾಗಿ ಸ್ವಿಚ್ ಬೋರ್ಡ್ ಗಳನ್ನು ನೋಡಬಹುದಾಗಿದೆ ಅದೇ ರೀತಿಯಾಗಿ ಹಲವಾರು ತರಹದ ಲೈಟ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿ ಪಿಲ್ಲರ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೆ ಮರಗಳನ್ನು ನೋಡಬಹುದಾಗಿದೆ ಅದೇ ರೀತಿಯ--

ಈ ಸೂರ್ಯ ಪನ್ನ ಬೀಜದ ಹೂವನ್ನು ನೋಡಬಹುದಾಗಿದೆ.

ಅದೇ ರೀತಿಯ ಒಬ್ಬ ವ್ಯಕ್ತಿ ಕುಳಿತುಕೊಂಡಿರುವುದನ್ನ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಕಂಬಗಳನ್ನ ನೋಡಬಹುದಾಗಿದೆ ಅದೆ ರೀತಿ ಮರಗಳನ್ನ ನೋಡಬಹುದಾ--

ಗುಡ್ಡವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಪೆಡಿಗ್ರೀ ಎಂಬ ಬರಹವನ್ನು ನೋಡಬಹುದಾಗಿದೆ ಅದೇ ರೀತಿ ನಾಯಿ ಚಿತ್ರವನ್ನು ಸಹ ನೋಡಬಹುದಾಗಿದೆ.